ಒಂದು ಕಚೇರಿ ಅಥವಾ ಚಿಂತನ ಸಭಾ ಕೋಣೆಯಲ್ಲಿ ಕುಳಿತು ಮಾತನಾಡುತ್ತಿರುವ ದೃಶ್ಯವಿದೆ.

ಹಿನ್ನೇಲೆಯಲ್ಲಿ ಪಿಂಕ್ ಮತ್ತು ಅಸಿರು ಬಣ್ಣದ ಅಲಂಕರ ಇರುವ ಗೋಡೆಯನ್ನು ನಾವು ಕಾಣಬಹುದು.

ಅದರ ಸುತ್ತ ಮುತ್ತಲು ಅತ್ತಾರು ಹಕ್ಕಿಗಳು ವಿಶೇಷವಾಗಿ ಕಾಗೆ ಮತ್ತು ಪಾರಿವಾಳಗಳು ನೆಲದ ಮೇಲೆ ಆಹಾರ ತಿನ್ನುವುದನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಭಾರತದ ಪೋಸ್ಟ್ ಕಚೇರಿ ಇರುವುದು ಕಾಣುತದೆ.

ಒಳಗೆ ಟೇಬಲ್ಗಳು ಮತ್ತು ಕುರ್ಚಿಗಳೊಂದಿಗೆ ಗ್ರಾಹಕರು ಕುಳಿತು ಊಟವನ್ನು ತೆಗೆದುಕೊಳ್ಳುವುದು ಸ್ಪಷ್ಟವಾಗಿದೆ.

ಈ ಚಿತ್ರದಲ್ಲಿ ಕಾಣಿಸುವುದೇನೆಂದರೆ ಇದು ಒಂದು ಶೀಟ್ ನಿಂದ ನಿರ್ಮಿಸಲಾದ ಶೆಡ್ ಅಥವಾ ಗೋಡೌನ್ ಕಟ್ಟಡವಾಗಿದೆ.

ಈ ಚಿತ್ರವು ಒಂದು ವೈಭವ ಶಾಲಿ ಮದುವೆ ಅಥವಾ ಸಮಾರಂಭದ ಹಾಲ್ ಅನ್ನು ತೋರಿಸುತ್ತಿದೆ.

ಇದು ಒಂದು ಬೆಟ್ಟದ ಮೇಲಿನಿಂದ ತೆಗೆದ ಫೋಟೋ ವಾಗಿದೆ.

ಚಿತ್ರದಲ್ಲಿ ಒಂದು ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿರುವ ದೃಶ್ಯವಿದೆ.

ಈ ದೃಶ್ಯವು ಬೆಂಗಳೂರಿನಂತಹ ನಗರದ ಪ್ರದೇಶದಲ್ಲಿ ತೆಗೆದ ಹಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ನಗರದ ರಸ್ತೆ ದೃಶ್ಯವನ್ನು ಕಾಣಬಹುದು.

ಈ ಕಟ್ಟಡ ಹೊರ ಭಾಗದಲ್ಲಿ ಹಲವಾರು ಬೋರ್ಡ್ ಗಳನ್ನು ಇಟ್ಟಿರುತ್ತಾರೆ.